ಹಾಗು ಇಲ್ಲಿ ಒಂದು ದುಖಾನ್ ಇದೆ.

ಅದರ ಸುತ್ತಮುತ್ತ ಸಣ್ಣ ಸಣ್ಣ ಕಲ್ಲುಗಳು ಇವೆ.

ಇಲ್ಲಿ ಒಬ್ ಇಬ್ಬರು ಮನುಷ್ಯರು ಕೂತಿದ್ದಾರೆ.

ಇದಕ್ಕೆ ಆರೆಂಜ್ ಕಲರ್ ಅದ ಹೂವುಗಳು ಅತ್ತಿದ್ದವು.

ಹಾಗೂ ಅಲ್ಲಿ ಒಂದು ಕಾರ್ ನಿಂತಿದೆ ವಿವಿಧ ತರಹದಂತಹ ಕಲರ್ ಗಳು ಕೂಡ ಕೊಟ್ಟಿದ್ದಾರೆ.

ಒಬ್ಬ ಮನುಷ್ಯನು ಸಹ ಅಲ್ಲಿಯೂ ನಿಂತಿದ್ದಾನೆ.

ಹಾಗೂ ಹಿಂದುಗಡೆಯೂ ವಿವಿಧ ತರಹದ ಜ್ಯೂಸ್ ಇಟ್ಟಿದ್ದಾರೆ.

ಸ್ವಲ್ಪ ಐಟಂ ಗಳು ಮೇಲಕ್ಕೆ ಸಿಗಿಸಿದ್ದಾರೆ.

ಇಲ್ಲಿ ಒಂದು ಬಂಡೆ ತರವಿದೆ ಅಲ್ಲಿ ವಿವಿಧ ತರಹದ ಸಾಮಾನು ಇಟ್ಟಿದ್ದಾರೆ.

ಫೋನ್ ನಲ್ಲಿ ಮಾತಾಡಿಕೊಂಡು ಹೋಗುತ್ತಿದ್ದಾಳೆ ಹಾಗೂ ಒಬ್ಬ ಮನುಷ್ಯನು ಬೈಕಿನ ಮೇಲೆ ಕೂತಿದ್ದಾನೆ ಹಾಗೂ ಅಲ್ಲಿ--

ಹಾಗು ಅಲ್ಲಿ ಒಂದು ಬಕೆಟ್ ಇದೆ.

ಇದು ಒಂದು ಕಟ್ಟಡವು ಕಟ್ಟು ತ್ತಿದ್ದಾರೆ ವಿವಿಧ ತರಹದ ಸಾಮಾನುಗಳನ್ನೂ ಸಂಗ್ರಹನ ಮಾಡೀ ಕಟ್ಟಡವು ಕಟ್ಟುತ್ತಿದ್ದಾರೆ.

ಶೆಲ್ಪು ಗಳಲ್ಲಿ ಕೂಡ ಇಟ್ಟಿದ್ದಾರೆ ಹಾಗೂ ಮೇಲುಗಡೆಯೂ ಫ್ಯಾನ್ ಇದೆ ಲೈಟ್ ಇದೆ.

ಇದು ಒಂದು ಟಾಯ್ಸ್ ಗಿಫ್ಟ್ಸ್ ಎನ್ನುವ ಶಾಪ್ ಇದೆ.

ಇಲ್ಲಿ ಸ್ಟೀಲಿನ ಪಾತ್ರೆಗಳಲ್ಲಿ ಊಟದ ಪದಾರ್ಥಗಳು ಇಟ್ಟಿದ್ದಾರೆ.

ಹಾಗು ಅಲ್ಲಲ್ಲಿ ಊಟದ ಪ್ಲೇಟ್ ಗಳು ಸಹ ಇಟ್ಟಿದ್ದಾರೆ.

ಇದು ಒಂದು ಸಾಯಿನಾಥ್ ಮೆಡಿಕಲ್ ಇದೆ.